ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಏನಂದರೆ ಒಂದು ಕೌಂಟರ್ ಅಂಡ್ ಪೀಸ್ಫ್ಯೂಲ್ ಕಾಫಿ ಎಂದು ಆಫೀಸ್ ಅಲ್ಲಿ ಕೈಸುಟ್ಟಿದೆ. ಇದರಲ್ಲಿ ಹಲವಾರು ಜನರು ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಅಂತೂ ಕಾಣು --

ಈ ಚಿತ್ರದಲ್ಲಿ ಕಂಡುಬರುತ್ತಿರುವುದು ರಣಮಂಗಲ ಶ್ರೀ ಸುಬ್ರಮಣ್ಯ ದೇವಸ್ಥಾನ ಎಂಬುದು ಇದು ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಇರುವ ದೇವಾಲಯ.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತ ಇರುವುದು ಒಂದು ಬುಕ್ ಸ್ಟೋರ್ ಇಲ್ಲಿ ಎಲ್ಲಾ ರೀತಿಯ ಬುಕ್ಕುಗಳು ಇದ್ದಾವೆ . ಬುಕ್ಕಿನ ಅಂಗಡಿಯ ಓನರ್ಗಳು ಇಲ್ಲಿ ಒಂದು ಫೋಟೋ ತೆಗೆದುಕೊಂಡಿದ್ದಾರೆ ಇಲ್ಲಿ ಎಲ್ಲ ರೀತಿಯ ಜಾಮಿಟ್ರಿ ಬಾಕ್ಸ್ ಬುಕ್ಕುಗಳು ದೊರೆಯುತ್ತವೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಜಾತ್ರಾ ಮಹೋತ್ಸವ ಎನಿಸುತ್ತಿದೆ ಆ ಜಾತ್ರೆಯಲ್ಲಿ ತೇರನ್ನು ಎಳಿಯುತ್ತಿರುವ ಎಲ್ಲಾ --

ಈ ಚಿತ್ರದಲ್ಲಿ ಕಾಣಿಸುತ್ತ ಇರುವುದು ಒಂದು ದೊಡ್ಡ ಬಸ್ ಆ ಬಸ್ಸಿನ ಒಳಗಡೆ ಜನಗಳು ನುಗ್ಗುತ್ತಿದ್ದಾರೆ ಹಾಗು ಬಸ್ಸಿನ ಮೇಲೆಯೂ ಸಹ ಜನಗಳು ಹತ್ತುತ್ತಿತ್ತಾದ್ದರೆ ಎಂಬುದು ನಮಗೆ ಕಾಣಿಸುತ್ತಾ ಇದೆ. ಇದನ್ನು ನೋಡುತ್ತಿದ್ದರೆ ಜನಗಳು ಎಷ್ಟು--